ಮನೆಯ ಮಾಡಿ ಮಾಯದ ಹಿಂಗಾಗಿ ಬಿಲವಲರಿ ಅವ.

ಅವರ್ ಮಂದಿಯೆಲ್ಲ ಹೋಕ್ತಾರಿ ಒಟ್ ಸಂಡೆ ಕಾರ್ಯಕ್ರಮಕ್ಕೆ ಲೈಟ್ ಫೈಟಿಂಗ್ ಚಂದ್ ಮಾಡರೇ.

ಡೇರಿ ಯಾಗ ಏನ ಮೊಸರು ಹಾಲು ಎಲ್ಲ ಶಿಗ್ತಾವ್ ರೀ ಪೇಡೆ ಶಿಗ್ತಾವ್ ಎಲ್ಲ ಶಿಗ್ತಾವ್.

ಸ್ಟ್ರಾಬೆರಿ ಅಂದ್ರೆ ಚಲೋ ಅಕಡೆಲ್ಲ ಬೆಳಿತಾವೆ

ಅಂದ್ರೆ ಆರೋಗ್ಯದ ರೇಟ್ ಬಹಳ ಪುಟ್ಟಿ ಇರುತ್ತೆ. ನಾವು ಯಾವಾಗನ ಹೋದ್ರೆ ಐವತ್ ಅರ್ವಥ್ ರೂಪಾಯಿ ಕೊಡ್ತಾರಿ.

ಏನ್ರಿ ಬತ್ತಾಗ್ ನೀರೇನ್ರಿ ಅಂದ್ರ ನಾಟಿ ಮಾಡಿ ನೀರ ಬಿಡ್ಬೇಕ. ನಮ್ಮ್ ಕಡೆ ನೀರ ಬಿಡ್ಲಿಕ್ಕ್ರ ಒಣಗತದರಿ ಅದು ಅಂದ್ರ ಒಟ್ಟ ನೀರ ಬಿಡ್ತಾ ಇರ್ಬೇಕರಿ ಚಲೋ ಇರ್ತದ ಅದ.